ಇದೊಂದು ತುಂಬಾ ದೊಡ್ಡದಾದ ಎತ್ತರವಾದ ಕಟ್ಟಡಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ಗಿಡಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾದ ಎತ್ತರವಾದ ಗುಡ್ಡಗಳಿಂದ ಗಿಡಮರಗಳಿಂದ ಕೂಡಿದೆ.